ಇಲ್ಲಿ ಏನೋ ಒಂದು ಫಂಕ್ಷನ್ ತರ ಕಾಣಸುತ್ತಿದೆ ನೋಡೋಕೆ ಇಲ್ಲಿ ಎಲ್ಲಾ ಊಟ ಮಾಡೋತಿದ್ದಂಗೆ ಕಾಣುಸುತ್ತಿದೆ ಅಲ್ಲೊಂದು ತಾತ ಕಾಣಿಸುತ್ತಿದ್ದಾರೆ ಅಲ್ಲೊಂದು ಅಜ್ಜಿ ಕಾಣುಸುತ್ತಿದ್ದಾರೆ ನೋಡೋಕೆ.

ಇಲ್ಲಿ ಕಟ್ಟೆ ಕಾಣುಸ್ತಿದಾವೆ ನೋಡೋಕೆ ಇದು ನೋಡೋಕೆ ಬಹಳ ಸುಂದರವಾಗಿ ಕಾಣುಸ್ತಿದೆ ನೋಡೋಕೆ --

ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ ಬಸ್ಸು ಮೇಲ್ಗಡೆ ವೈರ್ ಕಳೆದಿದೆ ಬಸ್ಸಿನ ಮೇಲೆ .